ಹಾಗು ಒಂದಿಷ್ಟು ಕಲ್ಲುಗಳು ಸಹ ಇದೆ ಹಾಗು ಇದನ್ನು ಕೂಡಾ ಇಲ್ಲಿ ನೋಡಬಹುದು ನಾವು ಇಲ್ಲಿ ಒಂದು ರೀತಿಯಲ್ಲಿ ಶೇಡ್ ರೀತಿಯಲ್ಲಿ ಒಂದು ಮನೆಯಿದೆ ಸುತ್ತ ಮುತ್ತ ಒಂದಿಷ್ಟು ಗಿಡ ಮರಗಳುಕುಡ ಇವೆ ಈ ಚಿತ್ರದಲ್ಲಿ ನೋಡ ಬಹುದು.

ಈ ರೀತಿಯಾದ ಒಂದು ಸೇತುವೆಯಾದ ಚಿತ್ರಣಯಾಗಿದ್ದು ಈ ರೀತಿಯಾಗಿ ಇಲ್ಲಿ ಇರೋದನ್ನ ನೊಡ್ಬೋಹುದು ಅದನ್ನ ಆಲ್ಟರೇಷನ್ ಮಾಡುತ್ತಿರುವುದನ್ನು ನೋಡಬಹುದು.

ಗೋಡೆಯ ಒಂದು ಚಿತ್ರಣವಾಗಿದೆ ಇಲ್ಲಿ ಸುತ್ತಮುತ್ತ ನೋಡಲು ಹುಲ್ಲುಗಳು ಗಿಡಗಳು ಇಲ್ಲಿ ಇದಾವೆ ಹಾಗೂ ಒಂದು ರೀತಿಯಾದ ಕಾಂಪೌಂಡ್ನ ಕೂಡಾ ನೋಡಬಹುದು.

ಇಲ್ಲಿ ರೀತಿಯಾಗಿ ಬೋರ್ಡ್ ಕೂಡಾ ಹಾಕಿದ್ದಾರೆ ಇದನ್ನಕುಡ ಇ ಚಿತ್ರದಲ್ಲಿ ನೋಡಬಹುದು ಇಲ್ಲೊಂದಿಷ್ಟು ವಾಹನಗಳನ್ನು ಕೂಡಾ ಇಲ್ಲಿ ನಿಲ್ಸಿದ್ದರೆ.

ಇದೊಂದು ಗ್ರೌಂಡ್ ರೀತಿಯಲ್ಲಿ ಕೂಡ ಇದೆ. ಹಾಗು ಇಲ್ಲಿ ಸುತ್ತಮುತ್ತ ನೋಡದಾಗ ಒಂದಿಷ್ಟು ಗಿಡಮರಗಳನ್ನು ಕೂಡ ಇಲ್ಲಿ ನೋಡಬಹುದು ಹಾಗು ಒಂದಿಷ್ಟು ಜನ ಕೂಡ ಇಲ್ಲಿ ಓಡಾಡುತ್ತಿದಾರೆ.

ಮಾತಾಡುತಿದರೆ ಇಲ್ಲಿ ಬ್ಯಾನರ್ಗಳು ಕೂಡ ಕಾಣುಸ್ತ ಇದೆ.

ಒಂದು ರೀತಿಯಾದ ಮಸೀದಿ ಒಂದು ಚಿತ್ರಣವಾಗಿದ್ದು ಒಂದು ರೀತಿಯಾಗಿ ಇಲ್ಲಿ ಮುಸ್ಲಮಾನರು ಬಂದು --

ಸುತ್ತ ಮುತ್ತ ನೋಡಿದಾಗ ಚಿಕ್ಕ ಚಿಕ್ಕದಾದ ಗಿಡಗಳು ದೊಡ್ಡ ದೊಡ್ಡದಾದ ಮರಗಳು ಕೂಡ ಈ ಚಿತ್ರದಲ್ಲಿ ಹೆಚ್ಚಾಗಿ ನೋಡಬಹುದು.

ಸುತ್ತಮುತ್ತಲು ನೋಡಲು ತುಂಬಾ ಮರಗಳು ಇದೆ. ಇಲ್ಲಿ ಸಿಂಹದ ರೀತಿಯಲ್ಲಿ ಕೂಡ ಇದೆ. ಇಲ್ಲಿ ನಮ್ಮ ದೇಶದ ಫ್ಲಾಗ್ ಗಳನ್ನು ಕೂಡ ಇಲ್ಲಿ ಈ ರೀತಿಯಾಗಿ ಇಲ್ಲಿ ಹಾಕಿದ್ದಾರೆ ಇದ್ದಾನ ಈ ಚಿತ್ರದಲ್ಲಿ ನೋಡಬಹುದು. ಇಲ್ಲಿ ಒಂದಿಷ್ಟು ಮೋಡಗಳು ಕೂಡ ಕಾಣಸತ್ತಿದ್ದವೆ.

ರೀತಿಯಾದ ಚಿತ್ರಣವಾಗಿದ್ದು ಇಲ್ಲಿ ದೊಡ್ಡ ದೊಡ್ಡ ಒಂದು ಇಷ್ಟು ಕಾಂಪ್ಲೆಕ್ಸ್ ರೀತಿಯಲ್ಲಿ ಕೂಡ ಇದೆ.

ಇಲ್ಲಿ ಒಬ್ಬರು ನಿಂತುಕೊಂಡು ನೋಡುತಿದರೆ ಸುತ್ತ ಮುತ್ತ ತುಂಬಾ ದೊಡ್ಡದಾದ ತೆಂಗಿನ ಮರಗಳು ನಾನಾರೀತಿಯ ಮರಗಳು ಕೂಡ ಇಲ್ಲಿ ಇದೆ.

ಇದು ಒಂದು ಕಲ್ಲಿನ ಚಿತ್ರಣವಾಗಿದ್ದು ಮನೆ ಕಟ್ಟುವಾಗ ಈ ರೀತಿಯ ಕಂಬಿಯ ಸಹಾಯದಿಂದ ಕಟ್ಟುತ್ತಾರೆ ಕುಯಲಿ ಇಲ್ಲಿ ಕಿಟಕಿಗಳು ಕೂಡ ಕಾಣಸ್ತಿದೆ ಡೋರ್ ಗಳು ಕೂಡ ಇದವೆ.